ಅಂಗಡಿಯ ಒಳಗಡೆ ಹಲವಾರು ರಿತಿಯ ವಸ್ತುಗಳನ್ನು ಇಡಲಾಗಿದೆ ಹಾಗೂ ಮನೆಗೆ ಉಪಯೋಗವಾಗುವಂತ ವಸ್ತುವನ್ನು ಇಡಲಾಗಿದೆ ಹಾಗೂ ಹೊರಗಡೆ ಕೆ.ಎಮ್‌.ಕೆ ಬರೆಯಲಾಗಿದೆ .

ವಿಶಾಲವಾದ ರಸ್ತೆಯು ಹಾದು ಹೋಗಿದೆ ಹಾಗು ಪಕ್ಕದಲ್ಲಿ ಉದ್ಯಾನವನದ ರೀತಿಯಲ್ಲಿ ಹಲವಾರು ಗಿಡ ಮರಗಳನ್ನು ಹಾಗು ಮಕ್ಕಳು ಆಟವಾಡಲು ಹಲವಾರು ರೀತಿಯ ವಸ್ತುಗಳನ್ನು ಇಡಲಾಗಿದೆ ಹಾಗು --

ಅಗಲವಾದ ಪ್ರದೇಶದಲ್ಲಿ ದೊಡ್ಡ ದೊಡ್ಡದಾದ ಕಟ್ಟಡಗಳನ್ನು ಹಾಗೂ ಮಕ್ಕಳು ಆಟವಾಡಲು ವಸ್ತುಗಳನ್ನು ಇಡಲಾಗಿದೆ ಹಾಗು --